ಲಿಬ್ರಿಆಫಿಸ್ ಇಂಪ್ರೆಸ್ ನಲ್ಲಿ ಪ್ರೆಸೆಂಟೇಶನ್ ಡಾಕ್ಯುಮೆಂಟ್ ಅನ್ನು ತಯಾರಿಸುವುದು ಮತ್ತು ಬೇಸಿಕ್ ಫಾರ್ಮ್ಯಾಟಿಂಗ್ ನ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಇಂಪ್ರೆಸ್ ವಿಂಡೋ ದ ಭಾಗಗಳ ಬಗ್ಗೆ ಮತ್ತು ಸ್ಲೈಡ್ ನ್ನು ಇನ್ಸರ್ಟ್ ಮಾಡುವುದು ಹೇಗೆ ಸ್ಲೈಡ್ ನ್ನು ಕಾಪಿ ಮಾಡುವುದು ಹೇಗೆ ಹಾಗೂ ಫಾಂಟ್ ಗಳ ಬಗ್ಗೆ ಮತ್ತು ಫಾಂಟ್ ನ್ನು ಫಾರ್ಮ್ಯಾಟ್ ಮಾಡುವುದರ ಬಗ್ಗೆ ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 334 ಬಳಸುತ್ತೇವೆ ಈಗ ನಾವು ಮೊದಲಿನ ಟ್ಯುಟೋರಿಯಲ್ ನಲ್ಲಿ ತಯಾರಿಸಿದ ಸ್ಯಾಂಪಲ್ ಇಂಪ್ರೆಸ್ ಪ್ರೆಸೆಂಟೇಶನ್ ಅನ್ನು ತೆರೆಯೋಣ
ಈಗ ನಾವು ಸ್ಕ್ರೀನ್ ನಲ್ಲಿ ಏನೆಲ್ಲಾ ಇವೆ ಎಂದು ಒಮ್ಮೆ ತಿಳಿಯೋಣ
ಮಧ್ಯ ಭಾಗದಲ್ಲಿ ವರ್ಕ್ಸ್ಪೇಸ್ ಇದೆ ಅದು ನಾವು ಕೆಲಸ ಮಾಡುವ ಜಾಗವಾಗಿದೆ
ವರ್ಕ್ಸ್ಪೇಸ್ ನಲ್ಲಿ 5 ಟ್ಯಾಬ್ ಗಳಿರುವುದನ್ನು ನೀವು ಕಾಣಬಹುದು ಅವುಗಳಿಗೆ ವ್ಯೂ ಬಟನ್ಸ್ ಎನ್ನುತ್ತಾರೆ
ಸಾಮಾನ್ಯವಾಗಿ ನಾರ್ಮಲ್ ಟ್ಯಾಬ್ ಸೆಲೆಕ್ಟ್ ಆಗಿರುತ್ತದೆ
ಇದು ಒಂದೊಂದಾಗಿ ಸ್ಲೈಡ್ ತಯಾರಿಸಲು ಇರುವ ಮೈನ್ ವ್ಯೂ ಆಗಿದೆ
ಔಟ್ಲೈನ್ ವ್ಯೂ ಎಂಬುದು ಟಾಪಿಕ್ ಟೈಟಲ್ ಗಳನ್ನು ಹಾಗೂ ಬುಲೆಟೆಡ್ ಮತ್ತು ನಂಬರ್ಡ್ ಲಿಸ್ಟ್ ಗಳನ್ನು ಪ್ರತಿ ಸ್ಲೈಡ್ ನಲ್ಲಿ ಔಟ್ಲೈನ್ ಫಾರ್ಮ್ಯಾಟ್ ನಲ್ಲಿ ತೋರಿಸುತ್ತದೆ
ನೋಟ್ಸ್ ವ್ಯೂ ಎಂಬುದು ನಿಮಗೆ ಪ್ರತೀ ಸ್ಲೈಡ್ ನಲ್ಲಿ ನೋಟ್ ಅನ್ನು ಬರೆಯಲು ಅವಕಾಶ ಮಾಡಿಕೊಡುತ್ತದೆ ಹಾಗೂ ಪ್ರೆಸೆಂಟೇಶನ್ ತೋರಿಸುವಾಗ ಈ ನೋಟ್ ಗಳು ಕಾಣಿಸುವುದಿಲ್ಲ
ಹ್ಯಾಂಡೌಟ್ ವ್ಯೂ ಎಂಬುದು ಸ್ಲೈಡ್ ಗಳನ್ನು ಹ್ಯಾಂಡೌಟ್ ಗಾಗಿ ಪ್ರಿಂಟ್ ಮಾಡಲು ಅವಕಾಶ ಮಾಡುತ್ತದೆ
ಇಲ್ಲಿ ನಮಗೆ ಪ್ರಿಂಟ್ ಮಾಡಲು ಇಚ್ಚಿಸುವ ಸ್ಲೈಡ್ ಗಳ ಸಂಖ್ಯೆಯನ್ನು ಆರಿಸಬಹುದು
ಸ್ಲೈಡ್ ಸೋರ್ಟರ್ ವ್ಯೂ ಎಂಬುದು ಸ್ಲೈಡ್ ಗಳ ಥಂಬ್ನೇಲ್ ಅನ್ನು ತೋರಿಸುತ್ತದೆ
ಈಗ ನಾವು ಪುನಃ ನಾರ್ಮಲ್ ವ್ಯೂ ಅನ್ನು ಕ್ಲಿಕ್ ಮಾಡೋಣ
ಸ್ಕ್ರೀನ್ ನ ಎಡಬದಿಯಲ್ಲಿ ನೀವು ಸ್ಲೈಡ್ಸ್ ಪೇನ್ ಅನ್ನು ಕಾಣಬಹುದು
ಅದು ಪ್ರೆಸೆಂಟೇಶನ್ ನಲ್ಲಿ ಸ್ಲೈಡ್ ಗಳ ಥಂಬ್ನೇಲ್ಸ್ ಅನ್ನು ಹೊಂದಿರುತ್ತದೆ
ಬಲಬದಿಯಲ್ಲಿ ನೀವು ಟಾಸ್ಕ್ಸ್ ಪೇನ್ ನ್ನು ಕಾಣಬಹುದು
ಅದರಲ್ಲಿ 5 ವಿಭಾಗಗಳಿವೆ
ಲೇಯೌಟ್ ವಿಭಾಗದಲ್ಲಿ ಮೊದಲೇ ತಯಾರಿಸಿದ ಲೇಯೌಟ್ ಗಳಿವೆ
ಅವನ್ನು ನಾವು ನೇರವಾಗಿ ಬಳಸಬಹುದು ಅಥವಾ ನಮಗೆ ಬೇಕಾದಂತೆ ಬದಲಾಯಿಸಿ ಬಳಸಬಹುದು
ನಾವು ಟ್ಯುಟೋರಿಯಲ್ ನಲ್ಲಿ ಮುಂದೆ ಕಲಿಯುತ್ತಾ ಹೋದಂತೆ ಈ ವಿಭಾಗಗಳ ಬಗ್ಗೆ ಆಳವಾಗಿ ತಿಳಿಯಬೇಕು
ಈಗ ನಾವು ಸ್ಲೈಡ್ ನ್ನು ಹೇಗೆ ಸೇರಿಸುವುದು ಎಂದು ಕಲಿಯೋಣ
ಸ್ಲೈಡ್ಸ್ ಪೇನ್ ನಲ್ಲಿ ಎರಡನೇ ಸ್ಲೈಡ್ ನ್ನು ಕ್ಲಿಕ್ ಮಾಡುವುದರ ಮೂಲಕ ಆಯ್ಕೆ ಮಾಡಿ
ಈಗ ನಾವು ಇನ್ಸರ್ಟ್ ಮತ್ತು ಸ್ಲೈಡ್ ಮೇಲೆ ಕ್ಲಿಕ್ ಮಾಡಬೇಕು
ಈಗ ಎರಡನೇ ಸ್ಲೈಡ್ ನ ನಂತರ ಒಂದು ಖಾಲಿ ಸ್ಲೈಡ್ ಸೇರಿರುವುದನ್ನು ನಾವು ಕಾಣಬಹುದು
ಈಗ ಸ್ಲೈಡ್ ಗೆ ಟೈಟಲ್ ಕೊಡಲು ಕ್ಲಿಕ್ ಟಿಒ ಅಡ್ ಟೈಟಲ್ ಎಂದು ಬರೆದ ಟೆಕ್ಸ್ಟ್ ಬಾರ್ ಮೇಲೆ ಕ್ಲಿಕ್ ಮಾಡಿ
ಈಗ ಶಾರ್ಟ್ ಟರ್ಮ್ ಸ್ಟ್ರಾಟೆಜಿ ಎಂದು ಬರೆದು ಹೊರಗಡೆ ಕ್ಲಿಕ್ ಮಾಡಿ
ಟೈಟಲ್ ನ್ನು ಈ ರೀತಿಯಲ್ಲಿ ಸೇರಿಸಬಹುದು
ನಮಗೆ ಸ್ಲೈಡ್ ನ್ನು ನಕಲು ಮಾಡಲು ಎರಡು ವಿಧಾನಗಳಿವೆ
ಈಗ ಮೊದಲನೆಯದನ್ನು ನೋಡೋಣ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಡುಪ್ಲಿಕೇಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ
ನಾವು ನಾವು ಹಿಂದಿನ ಹಂತದಲ್ಲಿ ರಚಿಸಿದ ಸ್ಲೈಡ್ ನ ನಂತರ ಒಂದು ಹೊಸ ಡುಪ್ಲಿಕೇಟ್ ಸ್ಲೈಡ್ ಇನ್ಸರ್ಟ್ ಆಗಿರುವುದನ್ನು ನಾವು ನೋಡಬಹುದು
ಇದಕ್ಕೆ ಹೊರತಾಗಿ ವರ್ಕ್ಸ್ಪೇಸ್ ಪೇನ್ ನಲ್ಲಿ ಸ್ಲೈಡ್ ಸೋರ್ಟರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸೋರ್ಟರ್ ವ್ಯೂ ಗೆ ಹೋಗಿ
ರೈಟ್ ಕ್ಲಿಕ್ ಮಾಡಿ ನಂತರ ಕಾಂಟೆಕ್ಸ್ಟ್ ಮೆನುವಲ್ಲಿ ಕಾಪಿ ಸೆಲೆಕ್ಟ್ ಮಾಡುವುದರ ಮೂಲಕ 7ನೆ ಸ್ಲೈಡ್ ನ್ನು ಕಾಪಿ ಮಾಡಿ
ಕೊನೆಯ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಜಿಟಿಜಿಟಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ ಜಿಟಿಜಿಟಿ ಆಫ್ಟರ್ ಸೆಲೆಕ್ಟ್ ಮಾಡಿ ನಂತರ ಒಕ್ ಕ್ಲಿಕ್ ಮಾಡಿ
ಈಗ ನೀವು ಪ್ರೆಸೆಂಟೇಶನ್ ನ ಕೊನೆಯಲ್ಲಿ ಸ್ಲೈಡ್ ನ ಕಾಪಿ ಯನ್ನು ತಯಾರಿಸಿದ್ದೀರಿ
ಈಗ ನಾವು ಫಾಂಟ್ ಗಳನ್ನು ಮತ್ತು ಫಾಂಟ್ ಅನ್ನು ಫಾರ್ಮ್ಯಾಟ್ ಮಾಡುವ ಕೆಲವು ವಿಧಾನಗಳನ್ನು ಗಮನಿಸೋಣ
ಡಬಲ್ ಕ್ಲಿಕ್ ಮಾಡುವುದರ ಮೂಲಕ ಲಾಂಗ್ ಟರ್ಮ್ ಗೋಲ್ ಸ್ಲೈಡ್ ನ್ನು ಸೆಲೆಕ್ಟ್ ಮಾಡಿ
ಬಾಡಿ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಲ್ಲಾ ಟೆಕ್ಸ್ಟ್ ನ್ನೂ ಸೆಲೆಕ್ಟ್ ಮಾಡಿ
ಈಗ ಡಿಲೀಟ್ ಮಾಡಿ
ಈಗ ಇವುಗಳನ್ನು ಟೈಪ್ ಮಾಡಿ160 ರಿಡ್ಯೂಸ್ ಕೋಸ್ಟ್ಸ್ ರಿಡ್ಯೂಸ್ ಡಿಪೆಂಡೆನ್ಸ್ ಒನ್ ಫ್ಯೂ ವೆಂಡರ್ಸ್ ಡೆವಲಪ್ ಕಸ್ಟಮೈಜ್ಡ್ ಅಪ್ಲಿಕೇಶನ್ಸ್ ಫಾಂಟ್ ಟೈಪ್ ಮತ್ತು ಫಾಂಟ್ ಸೈಜ್ ನ ಬದಲಾಯಿಸುವಿಕೆ ಎಂಬುದು ಲಿಬ್ರಿಆಫಿಸ್ ವ್ರೈಟರ್ ನ ಡಾಕ್ಯುಮೆಂಟ್ ನಲ್ಲಿ ಮಾಡುವಂತೆಯೇ ಆಗಿದೆ
ಟೆಕ್ಸ್ಟ್ ನ ಒಂದು ಸಾಲನ್ನು ಸೆಲೆಕ್ಟ್ ಮಾಡಿ
ಟೆಕ್ಸ್ಟ್ ಫಾರ್ಮ್ಯಾಟ್ ಟೂಲ್ ಬಾರ್ ನಲ್ಲಿ ಫಾಂಟ್ ಟೈಪ್ ನ್ನು ಆಲ್ಬನಿ ಯಿಂದ ಏರಿಯಲ್ ಬ್ಲ್ಯಾಕ್ ಗೆ ಬದಲಾಯಿಸಿ
ಮತ್ತು ಫಾಂಟ್ ಸೈಜ್ ನ್ನು 32 ಯಿಂದ 40
ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ಈಗ ಫಾಂಟ್ ಬದಲಾಗಿರುವುದನ್ನು ಗಮನಿಸಿ
ನಾವು ಮೇನ್ ಮೆನು ವಿನಲ್ಲಿ ಫಾರ್ಮ್ಯಾಟ್ ನ್ನು ಕ್ಲಿಕ್ ಮಾಡಿ ನಂತರ ಕ್ಯಾರೆಕ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡುವುದರಿಂದಲೂ ಕೂಡ ಫಾಂಟ್ ನ್ನು ಬದಲಾಯಿಸಬಹುದು
ಇದು ಒಂದು ಡೈಲಾಗ್ ಬಾಕ್ಸ್ ನ್ನು ಓಪನ್ ಮಾಡುತ್ತದೆ
ಇಲ್ಲಿ ನಾವು ಫಾಂಟ್ ಸ್ಟೈಲ್ ಮತ್ತು ಸೈಜ್ ಗಳನ್ನು ನಮಗೆ ಬೇಕಾದಂತೆ ಸೆಟ್ ಮಾಡಬಹುದು
ಈಗ ಡೈಲಾಗ್ ಬಾಕ್ಸ್ ನ್ನು ಕ್ಲೋಸ್ ಮಾಡೋಣ
ಫಾಂಟ್ ನ ಬಣ್ಣವನ್ನು ಬದಲಾಯಿಸಲು ನಾವು ಡೆವಲಪ್ಮೆಂಟ್ ಅಪ್ ಟಿಒ ಪ್ರೆಸೆಂಟ್ ಎಂದು ಬರೆದಿರುವ ಸ್ಲೈಡ್ ನ್ನು ಆರಿಸೋಣ
ಬಾಡಿ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಲ್ಲಾ ಟೆಕ್ಸ್ಟ್ ಗಳನ್ನೂ ಸೆಲೆಕ್ಟ್ ಮಾಡಿ
ಐಕಾನ್ ನ ಮುಂದೆ ಇರುವ ಡೌನ್ವರ್ಡ್ ಅರೋವ್ ನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಬೇಕಾಗಿರುವ ಬಣ್ಣವನ್ನು ಸೆಲೆಕ್ಟ್ ಮಾಡಿ
ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗೆಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ಈಗ ಬಣ್ಣ ಬದಲಾಗಿರುವುದನ್ನು ಗಮನಿಸಿ
ಬೋಲ್ಡ್ ಇಟಾಲಿಕ್ಸ್ ಆಂಡ್ ಅಂಡರ್ಲೈನ್ ನಂತಹ ಫಾರ್ಮ್ಯಾಟ್ ಗಳನ್ನು ಮಾಡುವುದು ಲಿಬ್ರಿಆಫಿಸ್ ವ್ರೈಟರ್ ನ ಡಾಕ್ಯುಮೆಂಟ್ ನಲ್ಲಿ ಮಾಡಿದಂತೆಯೇ ಆಗಿದೆ
ರಿಕಮೆಂಡೇಶನ್ಸ್ ಎಂದು ಬರೆದ ಸ್ಲೈಡ್ ನ್ನು ಸೆಲೆಕ್ಟ್ ಮಾಡಿ
ಬಾಡಿ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಟೆಕ್ಸ್ಟ್ ನ ಸಾಲನ್ನು ಸೆಲೆಕ್ಟ್ ಮಾಡಿ
ಈಗ ಬೋಲ್ಡ್ ಇಟಾಲಿಕ್ಸ್ ಮತ್ತು ಅಂಡರ್ಲೈನ್ ಐಕಾನ್ ಗಳ ಮೇಲೆ ಕ್ಲಿಕ್ ಮಾಡಿ
ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗೆಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ಟೆಕ್ಸ್ಟ್ ನಲ್ಲಿ ಬದಲಾವಣೆಯಾಗಿರುವುದನ್ನು ಗಮನಿಸಿ
ಈಗ ನಾವು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದಿದ್ದೇವೆ
ಸಾರಾಂಶವಾಗಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು160 ಇಂಪ್ರೆಸ್ ವಿಂಡೋ ದ ಭಾಗಗಳು ಮತ್ತು ಸ್ಲೈಡ್ ಗಳನ್ನು ಇನ್ಸರ್ಟ್ ಮಾಡುವುದು ಹೇಗೆ ಸ್ಲೈಡ್ ಗಳನ್ನು ಕಾಪಿ ಮಾಡುವುದು ಹೇಗೆ ಹಾಗೂ ಫಾಂಟ್ ಗಳ ಬಗ್ಗೆ ಮತ್ತು ಫಾಂಟ್ ಗಳನ್ನು ಫಾರ್ಮ್ಯಾಟ್ ಮಾಡುವುದು
ಮಾಡಬೇಕಾದ ಅಭ್ಯಾಸಗಳು160 ಹೊಸ ಪ್ರೆಸೆಂಟೇಶನ್ ನ್ನು ತಯಾರಿಸಿ
3ನೇ ಮತ್ತು 4ನೇ ಸ್ಲೈಡ್ ಗಳ ನಡುವೆ ಸ್ಲೈಡ್ ನ್ನು ಇನ್ಸರ್ಟ್ ಮಾಡಿ
ಪ್ರೆಸೆಂಟೇಶನ್ ನ ಕೊನೆಯಲ್ಲಿ 4ನೇ ಸ್ಲೈಡ್ ನ ಕಾಪಿ ಅನ್ನು ತಯಾರಿಸಿ
2ನೇ ಸ್ಲೈಡ್ ನಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ನ್ನು ತಯಾರಿಸಿ ಮತ್ತು ಅದರಲ್ಲಿ ಏನಾದರೂ ಟೆಕ್ಸ್ಟ್ ಬರೆಯಿರಿ
ಟೆಕ್ಸ್ಟ್ ನ ಫಾಂಟ್ ಸೈಜ್ ನ್ನು 32 ಗೆ ಬದಲಾಯಿಸಿ
ಟೆಕ್ಸ್ಟ್ ನ್ನು ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ಡ್ ಮತ್ತು ನೀಲಿ ಬಣ್ಣ ಮಾಡಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
contactspoken tutorialorg ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಎಂಬಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು